ಇದೊಂದು ಹೋಟೆಲ್ ಆಗಿದೆ ಹೋಟೆಲ್ನ ಎದುರುಗಡೆ ಬೋರ್ಡ್ಅನ್ನು ಹಾಕಿದ್ದಾರೆ ಹೋಟೆಲ್ ಸಾಗರ್ ಅಂತ ಅದರ ಎದುರುಗಡೆ ಒಂದು ಆಹ್ ಕಾರು ನಿಂತಿದೆ ಆ ಈ ಸೈಡಿನಲ್ಲಿ ಒಂದು ಕಾರು ನಿಂತಿದೆ.

ಅದೇ ಈ ಸೈಡ್ ನಲ್ಲಿ ಒಂದು ಲೋಟವನ್ನು ಇಟ್ಟಿದ್ದಾರೆ ಹಾಗೆ ಬಿರಿಯಾನಿಯ ಹಾಕುವ ಪ್ಲೇಟ್ ಅನ್ನು ಇಟ್ಟಿದ್ದಾರೆ ಹಾಫ್ ಕಪ್ಪು ಕಲರಿನ ಟೇಬಲ್ ಆಗಿದೆ ಹಾಗು --